ಚವಾಗಿಲ್ಲ ಇದು ಅದ್ರು ಆ ಪ್ರಾಣಿ ಏನೋ ಒಂಥರಾ --

ಇಲ್ಲಿ ಒಂದು ಸುಂದರವಾದ ಬೆಟ್ಟ ಇದೆ ಸುತ್ತಮುತ್ತ ಗಿಡಗಳಿವೆ ಇಲ್ಲೊಂದು ಟೇಬಲ್ ಇದೆ ಟೇಬಲ್ನ ಮೇಲೆ ವಿಸ್ಕಿ .

ಅಂಚೆ ಕಚೇರಿ ಅಂಚೆ ಕಚೇರಿಯಲ್ಲಿ ಓ ಮನ್ ಒಬ್ಬ ಮನುಷ್ಯ ಹೊರಗಡೆ ನಿಂತಿರುತ್ತಾನೆ.

ಪಿಂಕ್ ಕಲರ್ ಸಾರಿ ಉಟ್ಕೊಂಡಿದ್ದಾಳೆ ಮನೆಯನ್ನು--

ಇಲ್ಲಿ ಒಂದು ಚಾಕ್ಲೇಟ್ ಅಂಗಡಿ ಇದೆ ಇದರಲ್ಲಿ ಬಹಳಷ್ಟು ಚಾಕ್ಲೆಟ್ಸ್ ಜ್ಯೂಸ್ --